ಇಲ್ಲೊಂದು ಅಂಗಡಿ ಇದೆ ಜನರಲ್ಲ ಸೇರಿದ್ದಾರೆ ಅವರವರ ಕೆಲಸ ಮಾಡುತ್ತಿದ್ದಾರೆ ಇಲ್ಲಂದ್ ಅಂಗಡಿ ಯಾವುದು ಹಿಂದಿಯಲ್ಲಿ ಬರ್ತಿದೆ.

ಅಲ್ಲಿ ಅ ಮೂರ್ ಮಂದಿ ಹೆಣ್ಮಕ್ಳು ನಿಂತಿದ್ದಾರೆಈ ಕಡೆ ಬಾಜು ಯಾವುದೋ ಒಂದು ಗಿರಣಿ ಇದ್ದಂಗಿದೆ ಅಲ್ಲಿ ಐದು ಮಂದಿ ನಿಂತಿದ್ದಾರೆ

ಇಲ್ಲೊಂದು ಯಾವ್ದೋವೊಂದು ಕಾರು ಗ್ಯಾರೇಜ್ ಅಲ್ಲಿ ಅಹ್ ಏನು ಕಾರ್ ಗೆ ಏನೊ ಆಗಿರ್ಬೇಕು ಅನ್ನುಸುತ್ತೆ ಆ ಕಾರನ್ನು ಏನೊ ಚೆಕಪ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ.

ಗುಡ್ಡ ಬೆಟ್ಟ ಗುಡ್ಡಗಳನ್ನ ನೋಡ್ಕೋತಾ ಇದ್ದಾರೆ ಆಕಾಶವನ್ನ ನೋಡ್ಕೋತಾ ನೀರಲ್ಲೇ ಕಾಲಿಟ್ಟು ತುಂಬ ತಂಪಾಗಿ ನೋಡ್ಕೋತಾ ಇದ್ದಾರೆ.